ಹ್ಮ್, ಆಮ್ಯಾಲ ಎಲ್ಲಾರೂ ಒಂಥರಾ ಸೇರೆ, ಬಾಳ ಅ ಒಟ್ jolly ಆಗಿರ್ತಿದ್ವಿ ನಾವ ಭಾಳ. ನಾವೂ ಎಲ್ಲಾ friends ಎಲ್ಲಾ ಸೇರಿ ಹೊರಗ್ trip ಹೋಗೋದು ಅಮ್ಯಾಗ ಎನಾರ ಕಾರ್ಯಕ್ರಮ ಇದ್ದಾಗ ಎಲ್ಲಾ costumes ಎಲ್ಲಾ ಬೇರೆ ಬೇರೆ ಹಾಕೊಂಡು.

ಹಾಡಾ ಹಾಡೋದು dance ಮಾಡೋದು.

Exam time ಒಳಗ ಅಂತೂ full . ಹ್ಮ್. ಎಲ್ಲಾರು combined ಕೂಡಿ study ಮಾಡ್ತಿದ್ವಿ ನಾವ್.

ಹ್ಮ್ ಏನ್ ಈಗಿನಷ್ಟ ಇದ್ ಇದ್ದಿಲ್ಲಾ, ಆವಾಗ ನಾವು ಹೋಗೋವಾಗ. ಈಗೇಲ್ಲಾ ಭಾಳ್ fast ಐತೆಲ್ಲಾ ಈಗ . ನಮಗ time ಸಿಗ್ತಿತ್ ನಮಗ. ಇಷ್ಟ fast ಇದ್ದಿಲ್ಲಾ ಅವಾಗೆಲ್ಲ.

ಓದೋದು ಆತು. ನಾವೆಲ್ಲಾ ಸೇರ್ಕೊಂಡ discussion ಮಾಡೋದು ಅದೆಲ್ಲಾ ಭಾಳ ಅಂದ್ರ ಭಾಳ್ ಇದ್ ಮಾಡೇವಿ ನಾವ್.

ಮತ್ college ಜೀವನಾ ಅಂತಂದ್ರ, ಈಗ ಮತ್ತ ಆ ಜೀವ್ನಕ್ ನಾವ್ ಹೋಗೋಕ್ ಬರೋಲ್ಲಾ ಬರೆ ಹಂಗ ನೆನಪಗೋಳ, ಆಗುದಿಲ್ರೀ, ಈಗ ಬೇರೆ ಅವರೆಲ್ಲಾ ಹೋಗತಿರ್ತಾರಲ್ಲಾ ಅವರದೆಲ್ಲಾ ನೋಡ್ಕೊಂಡ ನಮ್ದ್ ನೆನಪ್ ಮಾಡ್ಕೋಳೋದ್

ಒಂದೋಂದು age ಒಳಗ ಒಂದೊಂದ್ ಇದು.

ಹ್ಮ್ ಆಯ್ತ್,. ಆರಾಮದಿಯಲ್ಲಾ?

ಹೌದ. ನೀನೂ ಬಾ ಅಲಾ ಮನಿಗೆ ಬಾ ಅಲಾ ಬಂದೇ ಇಲ್ಲಾ.

ಹೇಗಿದ್ದೀರಿ ಕ್ಷಮಾ? ನಾನ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ? ಅ ಹುಷಾರಿದ್ದೇನೆ. ಹ ಮತ್ತೆ ಹೇಗಾಗ್ತ ಉಂಟು school college ಯೆಲ್ಲಾ? ಈಗ holidays ಅಲ Christmas ಅದ್ದು

ಹಾ ಯಾವಾಗ college start ? ಅದು ನಮ್ಗೆ ಇನ್ನೂ announcement ಆಗ್ಲಿಲ್ಲ ಹೇಳ್ತೇನೆ ಅಂತ ಹೇಳಿದ್ದಾರೆ.

ಆ ಹೇಳ್ಬೇಕು ಅಷ್ಟೇ ಇನ್ನುಸ. ಹ ನಮ್ಗು ಹಾಗೆ ಹೇಳಿದ್ದಾರೆ ಯಾವಾಗಂತ date ಹೇಳಿಲ್ಲ. ಹ ಹೌದು ಮತ್ತೆ ಎಲ್ಲಿಗಾದ್ರೂ ಹೋಗಿದ್ರ ರಜೆಯಲ್ಲಿ? ನಾವು ಇದೆ tour ಹಾಗೆ ಎಲ್ಲ ತಿರ್ಗತಿದ್ದೇವೆ ಎಲ್ಲಾ friends ಜೊತೆ.

ನಾವು ರಜೆಯಲ್ಲಿ ಇಲ್ಲಿಯೇ ಜಾಂಬೂರಿ ಇತ್ತಲ್ಲ.

ಅಲ್ಲಿಗೆ ಹೋದದ್ದಷ್ಟೇ ಬೇರೆ ಎಲ್ಲಿಗೆಸ ಹೋಗ್ಲಿಲ್ಲ ಇನ್ ನಾಳೆ ಒಂದು ಹೋಗ್ಲಿಕ್ಕುಂಟು ಕೇರಳಕ್ಕೆ.

ಅದು college ಯಿಂದ field visit ಅಂತ ಹೇಳಿ ಮಾಡಿದ್ದಾರೆ.

ಹ ಅದಕ್ಕೆ ನಾಳೆ ಹೋಗ್ಬೇಕಷ್ಟೇ ಇನ್ನು.

ಹ ಹೌದು. ಮತ್ತೆ ಜಾಂಬೂರೆಲ್ಲ ಹೇಗೆ ಆಯ್ತು? ಹ ಜಾಂಬೂರಿಲಿ ಚಂದ ಇತ್ತು ಮಾತ್ರ. ಹೌದಾ ಹ ಹೇಗೆ ಆಯ್ತು experience ಎಲ್ಲ Experience ಅಂತ ಹೇಳಿದ್ರೆ ಇನ್ನು ಎಂತ ನಾವು ಇದಕ್ಕೆ competition ಗೆ ಅಂತ ಹೇಳಿ ಹೋದದ್ದು.

Science model ಇದಕ್ಕೆ.

ಅದೇ ಅದಕ್ಕೆ ಹೋದದ್ದು ಮತ್ತೆ ಒಂದು nine to ನಮ್ಗೆ five ತನಕ ಒಳಗೆ ಇರ್ಲಿಕ್ಕಿತ್ತು.

Next ನಮ್ಗೆ outside ಯೆಲ್ಲ ತೀರ್ಗ್ಲಿಕ್ಕೆಲ್ಲ permission ಇತ್ತು ಆಯ್ತಾ.

ಹ ಮತ್ತೆ ನಾವು five ಯಿಂದ ನಾವು ಹೊರಗಡೆ ತಿರುಗುದೆ ಮಾಡಿದ್ದು ಮಾತ್ರ. ಹ program ಎಲ್ಲ ನೋಡ್ಲಿಕ್ಕೆ ಬಿಡ್ತಿದ್ರಾ? ಹ ಬಿಡ್ತಿದ್ರು program ಎಲ್ಲ ನೋಡ್ಲಿಕ್ಕೆ ಬಿಡ್ತಿದ್ರು. ಹಾಗೆಂತ ತೊಂದರೆ ಇರ್ಲಿಲ್ಲಾಗಿತ್ತು.

ಎಂತ ಹೇಳಿದ್ರೆ ನಾವು ಐದು ಗಂಟೆಗೆ ನಾವು ಹೊರಗೆ ಬಂದ್ರೆ ನಾವೆಷ್ಟು ಹತ್ತು ಗಂಟೆ ತನಕ ಅಲ್ಲಿ ಇದ್ವಿ ನಾವು program ಎಲ್ಲ ನೋಡಿಕೊಂಡು.

ಮತ್ತೆ ನಮ್ಗೆ ಹತ್ತುವರೆಗೆ college ಯಿಂದವೇ bus ಆಳ್ವಾಸ್ college ಯಿಂದವೇ bus ನಾವು ಇಲ್ಲಿ hostel ಇದ್ದಾವೆ.

ಅಲ್ಲಿಗೆ ಹೋಗಿ ನಮ್ಮನ್ನು ಬಿಡ್ತಿದ್ರು.

ಹ ಮತ್ತೆ ನಾವು hostel ಗೆ reach ಆಗುದಂತ ಹೇಳಿದ್ರೆ ಎಷ್ಟಪ್ಪಾ ಒಂದು ಹನ್ನೊಂದು ಗಂಟೆಯೆಲ್ಲಾ ಆಗ್ತಿತ್ತು ಆಯ್ತಾ.

ಹನ್ನೊಂದು ಗಂಟೆ ಆದ್ಮೇಲೆ ನಾವು ಸ್ನಾನ ಮಾಡಿಯೆಲ್ಲ ಆಗುವಾಗ ಹನ್ನೆರೆಡುವರೆ ಒಂದು ಗಂಟೆ ಆಗ್ತಿತ್ತು.

ನಾವು ಎಂತ ಇಡೀ ದಿನ ಅಲ್ಲಾ ನಮ್ಮ ಜೀವನದಲ್ಲಿ ಹನ್ನೊಂದು ಹನ್ನೆರೆಡು ಗಂಟೆಗೆ ಸ್ನಾನ ಮಾಡಿದ್ದು ಇರ್ಲಿಕ್ಕಿಲ್ಲ. ಹೌದಾ ಹೌದು ಅದೇ first time ಅದು ಎಂತ hostel ಲಲ್ಲಿ ಹೋದ್ಮೇಲೆ ಅದೆಲ್ಲ experience ಆಯ್ತು ಮಾತ್ರ ನಮ್ಗೆ. ಹ ಮತ್ತೆ ಅದಕ್ಕೆ experience ಆದ್ರೆ ಒಳ್ಳೇದಲ ಹೌದುಂತ ಮತ್ತೆ ಮಲಗುವಾಗೆಲ್ಲ friends ಒಟ್ಟಿಗೆ ಮಾತಾಡಿಕೊಂಡು full day ಎಂತ ಇಡೀ ದಿವಸ ಎಂತ ಮಾಡಿದ್ದೇವೆ ಅದನ್ನೆಲ್ಲ ಪಟ್ಟಾಂಗ ಹಾಕಿಕೊಂಡು ಮಾತಾಡುವಾಗ next ಮಲಗುವಾಗ ಒಂದು ಎರಡು ಗಂಟೆ ಆಗ್ತಾ ಇತ್ತು ಹೇಗುಸ.

Food ಯೆಲ್ಲ ಹೇಗಿತ್ತು ಅಲ್ಲಿ? ಚೆಂದ ಇತ್ತು ಒಳ್ಳೆದಿತ್ತು ಎಂತ ತೊಂದರೆ ಇರ್ಲಿಲ್ಲ.

ಚೆಂದ ಆಗಿದೆ ಮಾತ್ರ food.

ಈಗ ಎಲ್ಲ ನೆನಪ್ ಮಾಡ್ಕೊಂತಿದ್ದೀರಂತ. ಹೌದುಂತ ಇವತ್ತು ಬೆಳಿಗ್ಗೆಯೆಲ್ಲ ಏಳುವಾಗ ನೆನಪ್ ಆಗ್ತಾ ಉಂಟು ಅವರದ್ದು friends ದು ಎಲ್ಲ.

ಹ್ಮ್ ಮತ್ತೆ ತೊಂದ್ರೆ ಇಲ್ಲ ಪರ್ವಾಗಿಲ್ಲ ಈಗ ಸ್ವಲ್ಪ ಸರಿ ಆಗಿದೆ.

ಈಗ ನಾಳೆ ಹೋಗ್ಲಿಕ್ಕುಂಟಲ ಅದಕ್ಕೆ prepare ಆಗ್ತಾ ಇದ್ದೇನೆ. luggage ಎಲ್ಲ pack ಮಾಡ್ತಾ ಇದ್ದೇವೆ. ಹ ನಾಳೆ ಕೂಡ college related ಆ?

Okay ಕ್ಷಮಾ ನನ್ಗೆ ಒಂದು call ಬರ್ತಾ ಉಂಟು ನಾನ್ next time ಮಾಡ್ತೇನೆ ಆಯ್ತಾ.

Bye.

ಹ ಜನಾರ್ಧನ್, ಹೇಗಿದ್ದೀರಿ? ನಾನ್ ಸೌಖ್ಯ ಇದ್ದೇನ್ sir . ನೀವ್ ಹೇಗಿದ್ದೀರಿ? ಹ. ನಾನ್ ಆರಾಮ. ಮತ್ತೆ ಎಲ್ಲಿದ್ದೀರೀಗ? ನಾನು ಶಿರ್ವದಲ್ಲಿದ್ದೇನೆ. ಊಟ ಆಯ್ತಾ ನಿಮ್ದು? ಹ ನಂದು just ಆಯ್ತು ಈಗ ಊಟ. ನಿಮ್ದಾಯ್ತಾ? ಹಾ ನಮ್ದಾಯ್ತ್ ನಮ್ದಾಯ್ತು. Veg ಆ? non - veg ಆ ನಿಮ್ದು?

ನಾವಂದ್ರೆ job ಊ ಮಂಗ್ಳೂರಲ್ಲಿ ಮಾಡುದು.

ಹಾಗೆ ನಾವು hotel ನಲ್ಲೇ ಹೆಚ್ಚಾಗಿ hotel ನ food ಗೆ depend ಆಗಿಯೇ ಇರ್ತೇನೆ ನಾನು.

ಮನೆ ಊಟ ಸಿಗ್ತದೆ. ಕೆಲವೊಮ್ಮೆ ಸಿಗ್ತದೆ, ಕೆಲವೊಮ್ಮೆ ಸಿಕ್ಕುವುದಿಲ್ಲ. ಆದ್ರೆ hotel ನಲ್ಲಿ ಆದಷ್ಟೂ ಸ್ವಲ್ಪ light ಆದ food ಅನ್ನು ಜಾಸ್ತಿ ಇದ್ ಮಾಡ್ಲಿಕ್ಕೆ try ಮಾಡುದು. ಅಂದ್ರೆ ನೀವು ಮನೆಯಲ್ಲಿ ಮಾಡುವುದೇ ಇಲ್ವ food ? ಮನೆಯಲ್ಲಿ ಮಾಡ್ತೇವ್~ ಮಾಡ್ತೇವೆ, ಆದ್ರೆ ಕೆಲವೊಮ್ಮೆ ಮನೆಯಲ್ಲಿ ಇರುದಿಲ್ಲ. ಹೊರಗೆ ಇರುವಾಗ ಅಲ್ಲಿಯೆ hotel ನಲ್ಲಿಯೇ ಊ ಊಟ ಮಾಡ್ಬೇಕಾಗ್ತದೆ. ಆದ್ರೆ ಆದಷ್ಟು ಸಾಂಪ್ರದಾಯಿಕ. ಇದ್ರದ್ದು ಊಟ ಮಾಡುದು, ಇಡ್ಲಿ, ವಡಾ, ಸಾಂಬಾರು ಹಾಗೆ ಮತ್ತೆ ಮಧ್ಯಾಹ್ನ ಬೆಳ್ತಿಗೆ ಮತ್ತೆ ಆದಷ್ಟು ತರಕಾರಿ ಊಟ ಹಾಗೆ.

ಆದ್ರೆ ನಿಮ್ಗದು ದೇಹಕ್ಕೆಲ್ಲ ಹಿಡಿಸ್ತದಾ ಅದು? ಅಂದ್ರೆ ನಿಮ್ಗೆ ಜೀರ್ಣಯೆಲ್ಲ ಸ್ವಲ್ಪ ದಿನ ಆದ್ಮೇಲೆ ಏನೂ ಒಂತರಾ ಆಗುದಿಲ್ವ? ಜೀರ್ಣಯೆಲ್ಲ? ಹೌದು ಸಾಕಾಗ್ತದೆ, hotel food ಬೇಡ ಅಂತ್ ಹೇಳಿ ಆಗ್ತದೆ. ಆಗ ಏನಾದ್ರೂ ಅಂದ್ರೆ ಹೊಟ್ಟೆಗ್ ಹೊಟ್~ ಹೊಟ್ಟೆಗೆ ತೆಕೊಳ್ಳೇಬೇಕಲ್ಲ? ಅದ್ಕೋಸ್ಕರ ಆದಷ್ಟು ಸಣ್ ಸಣ್ಣ hotel , ಅಂದ್ರೆ ಈ ಮನೆಯ type ಇದ್ದ hotel ನಲ್ಲಿ ಹೋಗಿ ಊಟ ಮಾಡುದು, ತಿಂಡಿಯೆಲ್ಲ ತಿನ್ನುದು. ದೊಡ್ ದೊಡ್ಡ hotel ಗೆ ಹೋದ್ರೆ ಅದು ಎಣ್ಣೆಯೆಲ್ಲ ಒಳ್ಳೆದಿರುದಿಲ್ಲ. ನಾನುಸ ತುಂಬ try ಮಾಡಿದೆ, ಅಂದ್ರೆ ನಾನು college ಗೆಲ್ಲ ಹೋಗ್ತಾ ಇರುವಾಗ hotel ಅಂದ್ರೆ ಮೂರೂ ಹೊತ್ತು ಕೂಡ try ಮಾಡ್ ನೋಡ್ದೆ. but ಏನು ಗೊತ್ತುಂಟಾ, ಅದು ಅಂದ್ರೆ ಒಂದ್ಸಲ ಅದು adjust ಆದ್ಮೇಲೆ ಒಂಥರಾ problem ಸುರು ಆಗ್ತದೆ. ಹೊಟ್ಟೆ, ಹೊಟ್ಟೆ ಬರುದು ಮತ್ತೆ ಸರಿ ಜೀರ್ಣ ಆಗುದಿಲ್ಲ.

ಅದಕ್ಕೆ ನಾನೇನು ಯೋಚ್ಸುದಂದ್ರೆ ಅಲ್ಲಿಗೆ ಹೋಗಿ ಆ ಎಣ್ಣೆದೆಲ್ಲ ತಿನ್ನುದಕ್ಕಿಂತ, ನಾವು ಮನೆಯಲ್ಲೇ ಏನಾದ್ರೂ ಗಂಜಿ ಅಥವಾ ಅನ್ನ ಬೇಯಿಸಿ ತಿನ್ನುದೇ ಒಳ್ಳೇದೂಂತ ಉಪ್ಪಿನ್ಕಾಯಿ ಹಾಕಿ ತಿಂದ್ರೂ ಅದಕ್ಕಿಂತ hotel ಎಣ್ಣೆಗಿಂತ ಒಳ್ಳೆದಿರ್ತದೆ ಅಂತ ಅನಿಸ್ತದೆ ನನ್ಗೆ. ಹೌದು, ಆದ್ರೆ ಈ ಎಲ್ಲದ್ರಲ್ಲೂ ನಾವು ಯಾವುದೇ ಇದು ತೆಕ್ಕೊಂಡ್ರೂ ಕೂಡಾ, ಅದ್ರಲ್ಲಿ ಏನಾದ್ರೂ ಒಂದು fertilizer item ಎಲ್ಲ ಇರ್ತದೆ. ನೋಡಿ, ಈಗ ಹಾಲು, ಹಾಲಲ್ಲಿ urea ಇದಕ್ಕೆ feed ಗೆ urea mix ಮಾಡ್ತಾರೆ.

ಅದ್ರಿಂದ ಹಾಲ್ ಕೂಡಾ ಈಗ ಒಂಥರಾ ವಿಷಯುಕ್ತ ಇದಾದ ಅದಾಗೇ ಆಗಿದೆ. ಅದ್‍ ಹೌದು but , ಏನಂದ್ರೆ ನಾವು hotel ಗೆ ಇನ್ನುಸ ಹೋದ್ರೆ, ಅಂದ್ರೆ ಮೂರೂ ಹೊತ್ತು ತಿನ್ನುದ್ರಿಂದ, ಆ effect ಜಾಸ್ತಿ ಆಗ್ತದಂತ ನನ್ನ ಅನಿಸಿಕೆ ಯಾಕಂದ್ರೆ.

ಮನೆಯಲ್ಲಾದ್ರೆ ನಮ್ಗೆ ಗೊತ್ತಿರ್ತದಲ್ಲ ನಾವು ಎಲ್ಲಿಂದ ಸಾಮಾನ್ ತರ್ತೇವೆ, ನಾವು ಹೇಗೆ ಮಾಡ್ತೇವೆ ಅಂತ. ಅದೇ ನಾನ್ ಕೂಡ ಈಗ ಹಾಗೇ ಬಿಡುದಂತ ಹೇಳಿ hotel ನದ್ದು ಆದಷ್ಟು ಕಡ್ಮೆ ಮಾಡ್ತಾ ಮಾಡ್ತಾ ಬಂದಿದ್ದೇನೆ. ಹಾಗೆ ಈ fruits ಎಲ್ಲ ಸ್ವಲ್ಪ ಜಾಸ್ತಿ ತಿಂದು, ಸ್ವಲ್ಪ ಅದನ್ನು adjust ಮಾಡಿಕೊಳ್ತಾ ಇರುದೀಗ. ಹ, ಹ, ಹ, ಹ. ಮತ್ತೆ ನೀವು ಒಬ್ಬರೇ ಇರುವುದ ಈಗ?

ಹಾಗೆ ಅವರಿಂದ ಹಾಗೆ hotel ನದ್ದು ಸ್ವಲ್ಪ ಊಟ ಮಾಡ್ಬೇಕಾಗ್ತದೆ. ಹ, ಹ. ಮನೆಯಲ್ಲಿ ಯಾರೂ ಬಯ್ಯುವುದಿಲ್ಲಲ್ಲ? ನನ್ಗೆ ಆದ್ರೆ ಮನೆಯಲ್ಲಿ ಬೈತಾರೆ ಯಾವಾಗ್ಲೂ hotel ಗೆ ಯಾಕೆ ಹೋಗ್ತೀ? ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ವಾಂತ? ಅನಿವಾರ್ಯವಾಗಿ hotel ನದ್ದು ತಗೋಳ್ಬೇಕಾಗ್ತದೆ. ಹೌದೌದು. ಇಲ್ಲದಿದ್ರೆ ಏನ್ ಮಾಡುದು, ಅದೇ ಮಾಡ್ಬೇಕಷ್ಟೆ ಅಲ್ಲ? ಹೌದು, ಹೌದು ಹೊಟ್ಟೆ ಕೇಳುದಿಲ್ಲಲ್ಲ ಅದ್‍ಹೌದು. ಮೂರು ಹೊತ್ತು ತಿನ್ನದಿದ್ರೆ ರಾತ್ರಿ ಮಲಗ್ಬೇಕಲ್ಲ ಖಾಲಿ ಹೊಟ್ಟೆಗೆ. ಹೌದ್‍ ಹೌದ್‍ ಹೌದು. ಮತ್ತೆ ಮರುದಿವ್ಸ ಕೆಲ್ಸಕ್ಕೆ ಪುನ: routine ಗ್ಳಲ್ಲಿ ಹೋಗ್ಬೇಕಾಗ್ತದೆ. ಹೌದು, ನನ್ಗೆ ಅಂತೂ ಊಟ ಮಾಡದಿದ್ರೆ ತಲೆನೋವು ಸುರು ಆಗ್ತದೆ. but ಈ hotel ಊಟ ಮಾಡಿದ್ರೆ ಅದೊಂತರ ಬೇರೆ ತರ, ಒಂತರ ಆಲಸ್ಯ ನನ್ಗೆ. ಹ, ಹ. ಹ. ಅದು ಎಣ್ಣೆ ಎಲ್ಲಾ ಒಳ್ಳೇ ಎಣ್ಣೆ ಹಾಕುದಿಲ್ಲ ಅದೆಲ್ಲಾ. ಹೌದ್‍ಹೌದು ಮತ್ತೆ ಬೆಳಿಗ್ಗೆ ಎಲ್ಲ ನಾವು ಎಣ್ಣೆದೆಲ್ಲ ತಿಂದ್ರೆ, ಈ ತರ ಪೂರಿ ಎಲ್ಲ ಮಾಡಿ ತಿನ್ತೇವಲ್ಲ hotel ದ್ದು. ಅದು ಏನಾಗ್ತದಂದ್ರೆ, body ಒಂಥರಾ ಆಲಸ್ಯದಿಂದ ಅದು ಮತ್ತೆ ಮಲಗುವಾಂತಾಗ್ತದೆ. ಅಷ್ಟೂ ಒಂತರಾ ಗಟ್ಟಿ ಆಗ್ತದೆ. ಹೌದು. ಜಡ, ಜಡ ಆಗ್ತಾ ಹೋಗ್ತದದು. ಜಡ, ಜಡ ಆಗ್ತದೆ ಅದೇ. ಮತ್ತೆ ನಿಮ್ಗೆ ಅದೇ ಮತ್ತೆ ನಿಮ್ಗೆ ಅದು ಪರಿಚಯದವರದ್ದು hotel ಲ್ಲ ಅದು ಹಾಗೆ ನಿಮ್ಗೆ ಒಳ್ಳೇ ಸಿಗ್ತಾ ಇರ್ಬೋದು. ಹಾ, ಸ್ವಲ್ಪ ತೊಂದ್ರೆ ಇಲ್ಲ. ಆದ್ರೂ ಕೂಡ ಯಾವಾಗ್ಲೂ ತಿಂದೂ ಸಾಕಾಗ್ತದೆ. ಹೌದೌದೌದು ಅದೂ ಸರಿ. ಹೌದು, ಆಯ್ತು sir ಇನ್ನು ಯಾವಾಗ ಈಚೆ ಎಲ್ಲ ಬರ್ಲಿಕ್ಕುಂಟ ನಿಮ್ಗೆ? ಸದ್ಯಕ್ಕೆ ಇಲ್ಲ. ಈಗ ರಜೆ ಎಲ್ಲ ಸಿಗುದಿಲ್ಲ ಅದೇ problem . ಅಂದ್ರೆ ಈಗ year end ಕೂಡ ಅಲ್ಲ ಸ್ವಲ್ಪ. ಸ್ವಲ್ಪ ಇಲ್ಲಿ ಕೂಡ ಸಮಸ್ಯೆ ಕೆಲಸದ್ದೆಲ್ಲ. ಮುಗಿಯುದಿಲ್ಲ ಯಾವಾಗ್ ನೋಡಿದ್ರು ಮುಗೀಲಿಕ್ಕಿಲ್ಲ ಇದು ಸಮಸ್ಯೆ. ಒಂದ್ಸಲ ರಜೆ ಹಾಕಿ ಎಲ್ಲ ತಿರುಗ್ಬೇಕಂತ ಉಂಟು ನನ್ಗೆ. ಹಾ, ಹಾ, ಹ. ಒಂದೆರಡು ದಿವ್ಸ ರಜೆ ಹಾಕಿ ಈಚೆ ಬನ್ನಿ ಒಮ್ಮೆ. ಎರಡು ದಿವ್ಸ ಒಂದು ವಾರ ಆದ್ರೂ ಬೇಕಾಗ್ತದೆ ನಿಮ್ಕಡೆ ಎಲ್ಲ ಬರ್ಬೇಕಾದ್ರೆ.

ಆದ್ರೂ ಆದಷ್ಟು adjust ಮಾಡಿಕೊಂಡು, ಬನ್ನಿ ಶನಿವಾರ, ಆದಿತ್ಯವಾರ. ನಾನ್ ಹೇಳ್, ನಾನು ಹೇಳ್ತೇನೆ. next ಬರುವ ತಿಂಗಳೊಂದು ಆತರ ಒಂದು ಯೋಚನೆ ಉಂಟು ಏನಾದ್ರೂ ಕಾರ್ಯರೂಪಕ್ಕೆ ತರುದಾದ್ರೆ ಹೇಳ್ತೇನ್ ನಾನು.

ಸರಿ, ಸರಿ. ಇದ್ರ ಬಗ್ಗೆ ಮಾತಾಡ್ತೇನೆ ನಿಮ್ಗೆ ಇನ್ನೊಂದ್ಸಲ.

ಸ್ವತಂತ್ರ್ಯ ದಿನಾಚಾರಣೆ ಬಗ್ಗೆ ಹೇಳ್ಬೆಕ ಅಂದ್ರೆ ಸ್ವತಂತ್ರ ಅಂದ್ರ ಏನು? ನಮ್ಗ ಮೊದ್ಲ Bri~ ನಮ್ಮ ದೇಶದಲ್ಲಿ ಯಾರ್ ಇದ್ರ ಅಂದ್ರ British ರು ಇದ್ರ. British ರು ಏನ್ ಮಾಡ್ತಿದ್ರ ಅಂದ್ರ ಪರಂಗಿಯರ ಅಂತನ ಕರಿತಾರ ಅವ್ರಿಗೆ. ಅವ್ರಿಗ ಏನ ಅಂತ ಕರಿತಾರ ಪರಂಗಿಯರು ಅಂತ ಕರಿತಾರ. ಕೆಂಪು ಮೂತಿಯ ಪರಂಗಿಯರು ಅಂತ ಕರಿತಾರ. ಅವ್ರ ಏನ ಮಾಡ್ತಿದ್ರ ಅಂದ್ರ ನಮ್ ನಮ್ ದೇಶಕ್ಕ ಬಂದ ನಮ್ಮನ್ನ ಆಳ್ತಿದ್ರ. ಹೆಂಗ ಬೇರೆದವ್ರ ಬಂದ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರ ನಮಗ ಎಷ್ಟ ಸಿಟ್ಟ ಬರ್ತದ. ಅಷ್ಟ ಸಿಟ್ಟ ಆವಾಗಿನ ಜನಕ್ಕ ಬರ್ತಿತ್ತ. ಯಾಕ ಅಂದ್ರ ಅವ್ರ ಬಂದಿರೋದೇ ನಮ್ಮ ದೇಶಕ್ಕ ಎದಕ್ಕಾಗಿ ಬಂದಿದ್ರ ಅಂದ್ರ ವ್ಯಾಪಾರಕ್ಕಾಗಿ, ವ್ಯವಹಾರಕ್ಕಾಗಿ ಬಂದಿದ್ರ. ಯಾಕ ಅಂದ್ರ ಅವರ ದೇಶದಲ್ಲಿ ನಮ್ಮಷ್ಟು ಸಂಪತ್ತ ಇರ್ಲಿಲ್ಲಾ ಇದ್ರಿಂದ ನಮ್ಮ ದೇಶಕ್ಕ ವ್ಯಾಪಾರಕ್ಕಾಗಿ ಬಂದವ್ರು. ವ್ಯಾಪಾರ ಮಾಡಿ ಹೋಗದೇನೆ ಅವ್ರ ಏನ ಮಾಡಿದ್ರು ಇಲ್ಲೆ ನೆಲೆಯೂರಿ ಅದು ನಮ್ಮ್ ದೇಶದಲ್ಲೇ ನೆಲೆಯೂರಿ ನಮ್ಮವರನ್ನೇ ಆಳೋಕ ತೊಡಗಿದಾಗ ಎಲ್ಲಾ ಜನರಿಗು ಸಿಟ್ಟ ಬರುತ್ತ. ಯಾಕ ಅಂದ್ರ ಅವಾಗ ನಮ್ಮ ಜನ್ರಿಗೆ ಏನು ಇವ್ರ ಏನಪ್ಪ ನಮ್ನ ಆಳಾಕತ್ರಲ್ಲ. ನಮ್ಮ ದೇಶಕ್ಕ ದುಡಿಯೋಕ ಅಂತ ಬಂದ್ರು ನಮ್ಮನ ಆಳಾಕತ್ರಲಾ ಅಂತ ಹೇಳೆ ನಮ್ಮ ಜನ್ರಿಗೆ ಸಿಟ್ಟ ಬಂತು. ಸಿಟ್ಟ ಅಲ್ಲಾ ಹೆಂಗ ಆಗಿತ್ತ ಅಂದ್ರ ಸ್ವತಂತ್ರ್ಯನ ಇರ್ಲಿಲ್ಲಾ ಪ್ರತಿಯೊಂದನ್ನು ಅವ್ರನ್ನ ಕೇಳೇ ಮಾಡಬೇಕಾಗಿತ್ತು. ಅವ್ರ ಇವತ್ತ ಏನ ಹೇಳ್ತಾರ ಏನ ಆಜ್ಞೆ ಮಾಡ್ತಾರ ಅದನ್ನ ಮಾತ್ರ ಪಾಲಸಬೇಕಾಗಿತ್ತು ಜನ. ಅವಾಗ ಏನ ಆಗಿತ್ತ ಅಂದ್ರ ಜನಕ್ಕ ಬಹಳಷ್ಟು ತ್ರಾಸ ಆಗಿತ್ತು ಬಹಳಷ್ಟು ಕಷ್ಟ ಆಗಿತ್ತ ಅಂತಾನು ಹೇಳ್ಬಹುದು. ಅವಾಗ್ ಏನ್ ಮಾಡಿದ್ರು ಸ್ವಲ್ಪ ಅದ್ರಾಗ ಚುರುಕ್ ಇರೋವ್ರ ಅಂತಂದ್ರ ಮಹಾತ್ಮ ಗಾಂಧೀಜಿ, ಇಂದ್ರಾ ಗಾಂಧಿ ಬಹಳಷ್ಟು ಜನ. ಸುಭಾಷ್ ಚಂದ್ರ ಬೋಸ್ ಬಹಳಷ್ಟು ಜನ ಏನ್ ಮಾಡಿದ್ರ ಅಂದ್ರ ಮಹಾನ್ ವ್ಯಕ್ತಿಗಳು ಏನೇನ ಮಾಡಿದ್ರ ಅಂದ್ರ ಇವ್ರ ಯಾಕ ಹಿಂಗ ಮಾಡ್ತಾರ ನಮ್ಮ್ ದೇಶಕ್ಕ ಬಂದ ನಮ್ಮನ ಆಳಾಕತ್ತಾರ್ಲಾ ಇದ ನಮ್ಮ ಜನಕ್ಕ ತಿಳಿಯವಾಲ್ತಲ್ಲ ಅಂತೇಳಿ ಏನ್ ಮಾಡಿದ್ರ ಅಂದ್ರ ಜನಗಳಿಗೆ ಮದ್ಲ ಅದನ್ನ ಅದರ ಬಗ್ಗೆ ತಿಳಿಸಿದ್ರ. ಅವಾಗ ಜನ ಏನ್ ಮಾಡಿದ್ರ ಕೆಂಪು ಪರಂಗಿ ಕೆಂಪು ಮೂತಿಯ ಪರಂಗಿಯರ ವಿದುದ್ದ ಹೋರಾಡಕ ನಿಂತ್ರು ಎಷ್ಟು ಹೋರಾಡಿದ್ರ ಅಂದ್ರ ಎಷ್ಟೋ ಜನ ತಮ್ಮ ಪ್ರಾಣಗಳನ್ನ ಬಲಿದಾನ ಮಾಡಿದ್ರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ. ಯಾಕ ಅಂದ್ರ ನಮ್ಮ ದೇಶಕ್ಕ ಬಂದ ನಮ್ನ ಆಳಿ ನಮ್ಮವ್ರ ಜೋತಿನ ಇದ್ದ ಸಂ~ ನಮ್ಮವ್ರ ಜೋತಿನ ಇದ್ದ ಅವ್ರಿಗೆ ಏನ ಮಾಡು ಸ್ವಲ್ಪ ರೊಕ್ಕಾ ಕೊಟ್ಟಂಗ ಮಾಡಿ ಎನಾದ್ರು ಅವ್ರಿಗ ಸ್ವಲ್ಪ ಆಸ್ತಿ ಕೊಟ್ಟಂಗ ಮಾಡಿ ನಮ್ಮವ್ರನ್ನ ತಮ್ಮ ಹಿಡತದಲ್ಲಿ ಇಟಗೊಂದ ಅವ್ರಿಗ. ಅವ್ರಿಗೆ ಎಲ್ಲ ಹೆಂಗ ಮಾಡೊವಂಗ ಆಗಿತ್ತ ಅಂದ್ರ ಅವ್ರೆಲ್ಲಾರು ಅವ್ರ ಏನೇನ ಆಸ್ತಿ ತುಗೊಂಡಿದ್ರು, ಏನೇನ ಅವ್ರ ಜೋತಿ ರೊಕ್ಕಾ ಇಸ್ಕೊಂಡಿದ್ರು ಅವ್ರಿಗ ಎಲ್ಲಾರು ಸಹಾಯ ಮಾಡ್ತಿದ್ರ ಅವ್ರಿಗೆ ಹೋಗೋಗಿ ನಮ್ ನಮ್ ನಮ್ಮ ಜನಾನು ಸ್ವಲ್ಪ ಜನಾ ಆ ರೀತಿನು ಮಾಡ್ತಿದ್ರ ಅವ್ರಿಗ ಸಹಾಯ ಮಾಡ್ತಿದ್ರು. ಇದ್ರಿಂದ ಏನ ಆಗಿತ್ತ ಅಂದ್ರ ಬಹಳಷ್ಟು ಜನಕ್ಕ ಊಟ ಇರ್ಲಿಲ್ಲ ತಿನ್ನೋಕೆ, ಎಷ್ಟೋ ಜನಾ ನೀರ ಇರ್ಲಿಲ್ಲಾ ಕುಡಿಯೋಕೆ ಯಾಕ ಅಂದ್ರ ಅಷ್ಟ ಕಷ್ಟಾ ಕೊಡ್ತಿದ್ರ ಅವಾಗಿನ ಜನಕ್ಕ ಅವ್ರು. ಇದನ್ನ ಅರತಂತ ಮಹಾತ್ಮ ಗಾಂಧೀಜಿ, ಸುಭಾಸ ಚಂದ್ರ ಭೋಸ, ಜವಾಹರಲಾಲ ನೆಹರು ಬಹಳಷ್ಟು ಜನ.